ಹೊರಗಡೆಯೆಲ್ಲ ಸೂರ್ಯನ ಕಿರಣ ಅದು ಕಾಣಸ್ತಾಯಿರದು ಆದ್ರೆ ಲೈಟಿನ್ಸ್ ತರ ಕಾಣಿಸ್ತಾಯಿದೆ. ಹೊರಗಡೆ ಒಬ್ರು ತಾತಾ ಕೂತ್ಕೊಂಡು ಏನೋ ಮಾಡ್ತಾಯಿದಾರೆ. ಮೇಲೆ ಕಳಸ ತರ ಗೋಪುರ ಒಂದು ಚಿಕ್ಕ ಬಾಗಿಲು ಕಾಣಿಸುತ್ತದೆ ನೋಡಲು ತುಂಬಾ ಸುಂದರವಾಗಿದೆ.

ಇದು ಒಂದು ಯಾವದೋ ಒಂದು ದೇವರ ಜಾತ್ರೆ ದೇವಸ್ಥಾನ ಕಾಣಸ್ತಿರೋದು ಔಟ್ಲುಕ್ ನಮಿಗೆ.

ಕೆಳಗಡೆ ನೆರಳು ನೇರಳೆಲ್ಲ ಬರಲಿ ಅಂತ ಹೇಳಿ ಅದಕ್ಕೆ ಹಾ ಆರ್ಚ್ ಮಾಡಿಬಿಟ್ಟು ಆದರದ ಫ್ರಂಟಯಿಂದ ಪಿಕ್ ತಗದಿ--